ಮತ್ತು ಗಿಡಮರಗಳನ್ನು ಮತ್ತು ಮಳೆಗಳು ಮಳೆಗಳ ಮೇಲೆ ಗಿಡಮರಗಳಿರುವುದನ್ನ ನಾವು ಕಾಣಬಹುದು .

ನಡೆಯುವ ದಾರಿಯಲ್ಲಿ ಒಬ್ಬರು ನಡೆದುಕೊಂಡು ಹೋಗುವುದು ಮತ್ತು --

ಮಾರ್ಕೆಟ್ ಮಾರ್ಕೆಟ್ ಮತ್ತು ಒಂದು ಅಂಗಡಿಗಳ ದ್ರಶ್ಯವನ್ನು ನಾವು ಕಾಣಬಹುದು ಇಲ್ಲಿ ಅಂಗಡಿಗಳಲ್ಲಿ ಎಲ್ಲ --

ಮತ್ತು ಅದು ನಮ್ಮ ನಮಗೆ ಉಪಯೋಗವಾಗುತ್ತದೆ.

ಹಲವು ಹಲವರು ನೆಡೆದುಕೊಂಡು ಹೋಗುವುದ ಹೋಗುವುದನ್ನು ಮತ್ತು ಗಾಡಿಯಲ್ಲಿ ಪ್ರಯಾಣಿಸುದನ್ನು ಮತ್ತು ಜಿಯೋ --

ಎಂಬ ಕಂಪೆನಿಯ ಬ್ಯಾನೆರ್ ಅನ್ನು ನಾವು ಕಾಣುತ್ತೇವೆ.

ದಲ್ಲಿ ನಾವು ಆಟವಾಡಬಹುದು ಮತ್ತು ಇತರ ಕಾರ್ಯಕ್ರಮಗಳನ್ನು ಮಾಡಬಹುದು ಈ ಮೈದಾನದಲ್ಲಿ ನಾವು ನಮ್ಮ ದೇಶದ --

ಕಬ್ಬನ್ನು ಹಿಟ್ಟು ಪೂಜೆ ಮಾಡುವುದನ್ನು ನಾವು ಕಾಣುತ್ತಿದ್ದೇವೆ ಇದು ಪೂಜೆ ಮಾಡುತ್ತಿರುವ ದ್ರಶ್ಯ.

ಇಲ್ಲಿ ನಾವು ಒಂದು ಹೂವುಗಳನ್ನು ಮಾರಾಟ ಮಾಡುವ ಅಂಗಡಿಯನ್ನು ನಾವು ಕಾಣಬಹುದು ಅದರ ಪಕ್ಕದಲ್ಲಿ ಬಸ್ಸ --

ಅಂಗಡಿ ಇದು ಇದನ್ನು ನಾವು ಕೆನರಾ ಬ್ಯಾಂಕ್ ಎ.ಟಿ.ಎಂ ಎಂದು ಕರೆಯುತ್ತೇವೆ.

ಈ ದ್ರಶ್ಯದಲ್ಲಿ ನಾವು ಸರೋವರವನ್ನು ಕಾಣುತ್ತೇವೆ ಮತ್ತು ಅದರ ಪಕ್ಕದಲ್ಲಿ --

ಕೆತ್ತನೆ ಮಾಡಿರುವುದನ್ನು ಕಾಣುತ್ತಿದ್ದೇವೆ ಇಲ್ಲಿ ಹಲವು --

ಈ ಚಿತ್ರದಲ್ಲಿ ನಾವು ಜೀವನ್ ರೇಖಾ ಹಾಸ್ಪಿಟಲ್ ಎಂಬ ಅಂಗಡಿಯನ್ನು ಕಾಣಬಹುದು. ಇಲ್ಲಿ ಹಲವು ಜನರು ಬಂದು ಆರೋಗ್ಯಕ್ಕಾಗಿ ಬಂದು --

ಈ ಚಿತ್ರದಲ್ಲಿ ನಾವು ಒಂದು ಮಾರ್ಕೆಟ್ ಭಾಗವನ್ನು ಕಾಣಬಹುದು ಇಲ್ಲಿ ಹಲವು ಜನರು ಕುಳಿತು ಹಣ್ಣು ಹಂಪಲು ಮತ್ತು --